ಇದು ನಾವು ಉಪಯೋಗ್ಸ ಬಹುದು ಉಪಯೋಗಿಸಬಹುದು .

ಹೆಂಗಸ್ರದು ಗಂಡಸ್ರದು ಎಲ್ಲರ್ದ್ ಸಿಗುತ್ತೆ. ನೋಡಿ. ಅಲ್ಲಿ ಆಚೆ ಪಾರ್ಕಿಂಗ್ದು ಸಹ ಇದೆ.

ಫ್ರೂಟ್ಸ್ ಫಲ ಗಳು ಇದೆ ಫ್ರೂಟ್ಸ್ ಅಂತೀವಿ ನಾವು ನೋಡಿ ಮುಸುಂಬಿ ಯೆಸ್ಟ್ ಚೆನ್ನಾಗಿದೆ ನೋಡಿ ಕಲರ್ ಕಲರ್ --

ಮತ್ತೆ ಬೆ ಬೆ ಡೆಸ್ಕ್ ಇಟ್ಟವ್ರೆ ಬೆಂಚ್ ಇಟ್ಟವ್ರೆ ಮಕ್ಳ್ ಎಲ್ಲ ನೋಡಿ. .

ಮತ್ತೆ ಇಲ್ ಸೈಡ್ ನಲ್ಲಿ ನೆಕ್ಸಾ ಅಹ್ ಸರ್ವಿಸ್ ಅಂತ ಇಟವ್ರೆ ಅಲ್ಲು ಎಲ್ಲ ಕಾರ್ ಸರ್ವಿಸ್ ಮಾಡಕ್ ಏನೋ.

ಇದು ರೈಲ್ವೆ ಸ್ಟೇಷನ್ ಇಲ್ಲಿ ಟ್ರೈನ್ಗಳು --